ಕಾರ್ ಗಳ್ ಬಗ್ಗೆ ಹೇಳ್ಬೇಕು ಅಂದ್ರೆ ಹಿಂದೆ ಎಲ್ಲ ಕಾರ್ ಗಳು ತುಂಬಾ ಅಪರೂಪ ಆಗ್ತಿತ್ತು ಈಗ ಎಲ್ಲ ಕಡೆನೂ ಕಾರ್ ಗಳು ಇದಾವೆ ಎಲ್ಲಿಗೆ ಹೋಗ್ಬೇಕು ಅಂದ್ರು ಕಾರ್ ಗಳ್ ಹತ್ರ ಆಹ್ಹ್ ಹೇಳಿದ್ರೆ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಒಳ್ಳೆ ಕಡೆ ತಿರ್ಗಬಹುದು ಕಾರ್ ಇಂದ ತುಂಬಾ ಅನುಕೂಲ.

ಅಲ್ಲಿ ಜಾತ್ರೆ ಟೈಮ್ ನಾಲ್ ಅಂತೂ ಕಣ್ಣು ಸಾಲದು ಅಷ್ಟು ಡೆಕೋರೇಷನ್ ಮಾಡಿರ್ತ್ತಾರೆ ಆಹ್ಹ್ಹ್ ಲೈಟ್ ಸೆಟಿಂಗ್ ಹಾಕಿ ಹ್ಮ್ಮ್ ಮೇಲ್ಗಡೆ ಲೈಟ್ ಸೆಟಿಂಗ್ ಕೆಳಗಡೆ ದೇವರ ಉತ್ಸವ ನಡೀತ ಇರುತ್ತೆ ತುಂಬ ಜನ ಸೇರ್ ಇರ್ತ್ತರೆ ನೋಡಕಂತು ತುಂಬಾ ಚೆನ್ನಾಗಿ ಇರುತ್ತೆ.

ಈಗ ಬಿಲ್ಡಿಂಗ್ ಗೆ ಗಳಿಗೆ ಎಲ್ಲ--

ಡಸ್ಟ್ಬಿನ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ನೇ ಅನುಕೂಲ ಇದೆ ಡಸ್ಟ್ಬಿನ್ ನಿಂದ ಕಸಗಳು ಏನಿದ್ರೂ ಅದಕೆ ಹಾಕಬಹುದು. ಹ್ಮ್ಮ್ಮ್ ಈ ಪರಿಸರ ಮಾಲಿನ್ಯ ಆಗಲ್ಲ ಮನೆ ಸುತ್ತಮುತ್ತ ಆಹ್ಹ್ ತುಂಬಾ ಸ್ವಚ್ಛವಾಗಿ ಇಟ್ಕೋಬೇಕು. ಒಂದೇ ಕಡೆ ಡಸ್ಟ್ಬಿನ್ ನಿಗೆ ಹಾಕಿದ್ರೆ ಉಮ್ಮ್ಮ್ ಒಳ್ಳೇದೆ.